ಲಿನಕ್ಸ್ ನಲ್ಲಿ ರೆಗ್ಯುಲರ್ ಫೈಲ್ ಗಳ ಜೊತೆ ಕೆಲಸ ಮಾಡುವ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಡೈರಕ್ಟರಿಗಳು ಮತ್ತು ಫೈಲ್ ಗಳು ಒಟ್ಟಿಗೆ ಸೇರಿ ಲಿನಕ್ಸ್ ಫೈಲ್ ಸಿಸ್ಟಮ್ ಅನ್ನು ರಚಿಸುತ್ತವೆ
ಡೈರಕ್ಟರಿಗಳ ಜೊತೆ ಹೇಗೆ ಕೆಲಸ ಮಾಡುವುದೆಂದು ಈಗಾಗಲೇ ನಾವು ಹಿಂದಿನ ಪಾಠದಲ್ಲಿ ಕಲಿತಿದ್ದೇವೆ
ನೀವು ಆ ಪಾಠವನ್ನು ಈ ವೆಬ್ಸೈಟ್ ನಲ್ಲಿ ನೋಡಬಹುದು
ಈ ಪಾಠದಲ್ಲಿ ನಾವು ರೆಗ್ಯುಲರ್ ಫೈಲ್ ಗಳನ್ನು ಹೇಗೆ ನಿಯಂತ್ರಿಸುವುದೆಂದು ತಿಳಿಯುತ್ತೇವೆ
ನಾವು ಈ ಹಿಂದೆ ಬೇರೊಂದು ಟ್ಯುಟೋರಿಯಲ್ ನಲ್ಲಿ ಕ್ಯಾಟ್ ಆದೇಶವನ್ನು ಉಪಯೋಗಿಸಿ ಫೈಲ್ ಅನ್ನು ರಚಿಸುವುದು ಹೇಗೆ ಎಂದು ತಿಳಿದಿದ್ದೇವೆ
ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟ್ ಗೆ ಭೇಟಿ ಕೊಡಿ
ಈಗ ಫೈಲ್ ಅನ್ನು ಒಂದು ಜಾಗದಿಂದ ಮತ್ತೋಂದು ಜಾಗಕ್ಕೆ ಹೇಗೆ ಕಾಪಿ ಮಾಡುವುದೆಂದು ನೋಡೋಣ
ಇದಕ್ಕಾಗಿ ನಾವು ಸಿಪಿಯ ಎಂಬ ಆದೇಶವನ್ನು ಹೊಂದಿದ್ದೇವೆ
ಹಾಗಾದರೆ ಈ ಆದೇಶವನ್ನು ಹೇಗೆ ಉಪಯೋಗಿಸುವುದೆಂದು ನೋಡೋಣ
ಯಾವುದಾದರೊಂದು ಫೈಲ್ ಅನ್ನು ಕಾಪಿ ಮಾಡಲು ಹೀಗೆ ಟೈಪ್ ಮಾಡಿ ಸಿಪಿಯ ಸ್ಪೇಸ್ ಒಂದು ಅಥವಾ ಹೆಚ್ಚು ವಿಕಲ್ಪಗಳು ಸ್ಪೇಸ್ ಕಾಪಿ ಮಾಡಬೇಕಾದ ಫೈಲ್ ನ ಸೋರ್ಸ್ ನ ಹೆಸರು ಸ್ಪೇಸ್ ಫೈಲ್ ಕಾಪಿ ಆಗಬೇಕಾದ ಡೆಸ್ಟಿನೇಶನ್ ನ ಹೆಸರು
ಒಟ್ಟಿಗೇ ಅನೇಕ ಫೈಲ್ ಗಳನ್ನು ಕಾಪಿ ಮಾಡಲು ಹೀಗೆ ಟೈಪ್ ಮಾಡೋಣ ಸಿಪಿಯ ಸ್ಪೇಸ್ ಒಂದು ಅಥವಾ ಹೆಚ್ಚಿನ ವಿಕಲ್ಪಗಳು ಸ್ಪೇಸ್ ಕಾಪಿ ಮಾಡಬೇಕಾದ ಫೈಲ್ ನ ಸೋರ್ಸ್ ನ ಹೆಸರು ಸ್ಪೇಸ್ ಫೈಲ್ ಕಾಪಿ ಆಗಬೇಕಾದ ಡೆಸ್ಟಿನೇಶನ್ ನ ಹೆಸರು
ಈಗ ಉದಾಹರಣೆಯನ್ನು ನೋಡೋಣ
ಮೊದಲಿಗೆ ಟರ್ಮಿನಲ್ ಅನ್ನು ತೆರೆಯೋಣ
ಈಗಾಗಲೇ ನಮ್ಮ ಹತ್ತಿರ homeanirbanarc ಎಂಬ ಸೋರ್ಸ್ ನಲ್ಲಿ ಟೆಸ್ಟ್1 ಎಂಬ ಫೈಲ್ ಇದೆ
ಟೆಸ್ಟ್1 ನ ಒಳಗೆ ಏನಿದೆ ಎಂದು ನೋಡಲು ಕ್ಯಾಟ್ ಟೆಸ್ಟ್1 ಎಂದು ಟೈಪ್ ಮಾಡಿ enter ಒತ್ತಿ
ನಾವಿಲ್ಲಿ ಟೆಸ್ಟ್1 ನ ಕಂಟೆಂಟ್ ಅನ್ನು ನೋಡುತ್ತಿದ್ದೇವೆ
ನಾವು ಈ ಕಂಟೆಂಟ್ ಅನ್ನು ಟೆಸ್ಟ್2 ಎಂಬ ಬೇರೆ ಫೈಲ್ ಗೆ ಕಾಪಿ ಮಾಡಬಯಸಿದಲ್ಲಿ ಸಿಪಿಯ ಟೆಸ್ಟ್1 ಟೆಸ್ಟ್2 ಎಂದು ಟೈಪ್ ಮಾಡಿ enter ಒತ್ತಿ
ಈಗ ಫೈಲ್ ಕಾಪಿ ಆಗಿದೆ
ಎಲ್ಲಿಯಾದರೂ ಟೆಸ್ಟ್2 ಎಂಬ ಫೈಲ್ ಇಲ್ಲದಿದ್ದಲ್ಲಿ ಮೊದಲು ಅದನ್ನು ರಚಿಸಿ ನಂತರ ಟೆಸ್ಟ್1 ನ ಕಂಟೆಂಟ್ ಅನ್ನು ಕಾಪಿ ಮಾಡಬೇಕಾಗುತ್ತದೆ
ಎಲ್ಲಿಯಾದರೂ ಟೆಸ್ಟ್2 ಎಂಬ ಫೈಲ್ ಮೊದಲೇ ಇದ್ದಲ್ಲಿ ಅದು ಓವರ್ ರೈಟ್ ಆಗುತ್ತದೆ
ಕಾಪಿ ಆದ ಫೈಲ್ ಅನ್ನು ನೋಡಲು ಕ್ಯಾಟ್ ಟೆಸ್ಟ್2 ಎಂದು ಟೈಪ್ ಮಾಡಿ enter ಒತ್ತಿ
ನೀವು ಬೇರೆ ಬೇರೆ ಡೈರಕ್ಟರಿಗಳಿಂದ ಬೇರೆ ಬೇರೆ ಡೈರಕ್ಟರಿಗಳಿಗೆ ಕೂಡಾ ಫೈಲ್ ಅನ್ನು ಕಾಪಿ ಮಾಡಬಹುದು
ಉದಾಹರಣೆಗಾಗಿ ಸಿಪಿಯ homeanirbanarcdemo1 homeanirbandemo2 ಎಂದು ಟೈಪ್ ಮಾಡಿ enter ಒತ್ತಿ
ಇದೇನು ಮಾಡುತ್ತದೆಯೆಂದರೆ homeanirbanarc ಎಂಬಲ್ಲಿರುವ ಡೆಮೊ1 ಎಂಬ ಫೈಲ್ ಅನ್ನು homeanirban ನಲ್ಲಿ ಡೆಮೊ2 ಎಂಬ ಹೆಸರಿನಲ್ಲಿ ಕಾಪಿ ಮಾಡುತ್ತದೆ
ಅಲ್ಲಿ ಡೆಮೊ2 ಇದೆಯೋ ಇಲ್ಲವೋ ಎಂದು ನೋಡಲು ಎಲ್ಎಸ್ ಸ್ಪೇಸ್ homeanirban ಎಂದು ಟೈಪ್ ಮಾಡಿ enter ಒತ್ತಿ
ಈಗ ಸ್ಕ್ರೋಲ್ ಅಪ್ ಮಾಡುವುದರಿಂದ ಡೆಮೊ2 ಎಂಬುದನ್ನು ನೋಡಬಹುದು
ಮುಂದೆ ಹೋಗುವ ಮೊದಲು ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ
ನೀವು ಡೆಸ್ಟಿನೇಶನ್ ಡೈರಕ್ಟರಿಯಲ್ಲಿ ಕಾಪಿ ಯಾಗುವ ಫೈಲ್ ನ ಹೆಸರು ಮೂಲ ಫೈಲ್ ನ ಹೆಸರೇ ಇರಬೇಕೆಂದು ಬಯಸಿದಲ್ಲಿ ನೀವು ಆದೇಶದಲ್ಲಿ ಫೈಲ್ ನ ಹೆಸರನ್ನು ಸೂಚಿಸುವ ಅಗತ್ಯವಿಲ್ಲ
ಉದಾಹರಣೆಗೆ ಸಿಪಿಯ homeanirbanarcdemo1 homeanirban ಎಂದು ಟೈಪ್ ಮಾಡಿ enter ಒತ್ತಿ
ಈ ಆದೇಶವು homeanirbanarc ಎಂಬಲ್ಲಿರುವ ಡೆಮೊ1 ಎಂಬ ಫೈಲ್ ನ ಕಾಪಿ ಯನ್ನು homeanirban ಎಂಬಲ್ಲಿ ಡೆಮೊ1 ಎಂಬ ಹೆಸರಿನಲ್ಲೇ ಮಾಡುತ್ತದೆ
ಮೊದಲಿನಂತೆ ಡೆಮೊ1 ಎಂಬ ಫೈಲ್ ಅನ್ನು ನೋಡಲು lshomeಅನಿರ್ಬಾನ್ ಎಂದು ಟೈಪ್ ಮಾಡಿ enter ಒತ್ತಿ
ಇಲ್ಲಿ ಮತ್ತೆ ಡೆಮೊ1 ಎಂಬ ಫೈಲ್ ನೋಡಲು ಸ್ಕ್ರೋಲ್ ಅಪ್ ಮಾಡಿ
ಹಾಗೂ ಮತ್ತೆ ಮುಂದೆ ಹೋಗುವ ಮೊದಲು ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ
ನಾವು ಅನೇಕ ಫೈಲ್ ಗಳನ್ನು ಕಾಪಿ ಮಾಡಬೇಕೆಂದಿದ್ದಾಗಲೂ ಕೂಡಾ ಡೆಸ್ಟಿನೇಶನ್ ಫೈಲ್ ನ ಹೆಸರನ್ನು ಕೊಡುವ ಅಗತ್ಯವಿಲ್ಲ
ನಾವು ನಮ್ಮ ಹೋಮ್ ಡೈರಕ್ಟರಿಯಲ್ಲಿ ಟೆಸ್ಟ್1 ಟೆಸ್ಟ್2 ಟೆಸ್ಟ್3 ಎಂಬ ಮೂರು ಫೈಲ್ ಗಳನ್ನು ಹೊಂದಿದ್ದೇವೆ
ಈಗ ನಾವು ಸಿಪಿಯ ಟೆಸ್ಟ್1 ಟೆಸ್ಟ್2 ಟೆಸ್ಟ್3 homeanirbantestdir ಎಂದು ಟೈಪ್ ಮಾಡಿ enter ಒತ್ತಿ
ಈ0 ಆದೇಶವು ಟೆಸ್ಟ್1 ಟೆಸ್ಟ್2 ಟೆಸ್ಟ್3 ಎಂಬ ಮೂರು ಫೈಲ್ ಗಳನ್ನು homeanirbantestdir ಎಂಬಲ್ಲಿ ಹೆಸರಿನ ಬದಲಾವಣೆ ಇಲ್ಲದೇ ಕಾಪಿ ಮಾಡುತ್ತದೆ
ನಿಜವಾಗಲೂ ಈ ಫೈಲ್ ಗಳು ಕಾಪಿಯಾಗಿವೆಯೇ ಎಂದು ನೋಡಲು ಎಲ್ಎಸ್ homeanirbantestdir ಎಂದು ಟೈಪ್ ಮಾಡಿ enter ಒತ್ತಿ
ಈ ಡೈರಕ್ಟರಿಯಲ್ಲಿ ಟೆಸ್ಟ್1 ಟೆಸ್ಟ್2 ಟೆಸ್ಟ್3 ಎಂಬ ಫೈಲ್ ಗಳಿವೆ ಎಂದು ನೋಡುತ್ತೀರಿ
ಸಿಪಿಯ ಎಂಬುದರ ಜೊತೆ ಕೆಲಸ ಮಾಡುವ ಅನೇಕ ಆಪ್ಶನ್ ಗಳಿದ್ದಾವೆ
ಅವುಗಳಲ್ಲಿ ಕೆಲವನ್ನು ಇಲ್ಲಿ ನೋಡೋಣ
ಮೊದಲಿಗೆ ಸ್ಲೈಡ್ ಗೆ ಹಿಂತಿರುಗೋಣ
ಎಲ್ಲಾ ಆಪ್ಶನ್ ಗಳಲ್ಲಿ R ಎಂಬುದು ಮಹತ್ವಪೂರ್ಣವಾದ ಆಪ್ಶನ್ ಆಗಿದೆ
ಇದು ಸಂಪೂರ್ಣ ಡೈರಕ್ಟರಿ ರಚನೆಯನ್ನು ಪುನಃ ಪುನಃ ಕಾಪಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ
ಉದಾಹರಣೆಯನ್ನು ನೋಡೋಣ
ಈಗ ನಾವು ಟೆಸ್ಟ್ಡಿರ್ ಎಂಬ ಡೈರಕ್ಟರಿಯ ಎಲ್ಲಾ ಕಂಟೆಂಟ್ ಗಳನ್ನು ಟೆಸ್ಟ್ ಎಂಬ ಡೈರಕ್ಟರಿಗೆ ಕಾಪಿ ಮಾಡೋಣ
ಹೀಗೆ ಮಾಡಲು ಸಿಪಿಯ ಟೆಸ್ಟ್ಡಿರ್ ಟೆಸ್ಟ್ ಎಂದು ಟೈಪ್ ಮಾಡಿ enter ಒತ್ತಿ
ನಮಗೆ ಔಟ್ಪುಟ್ ಮೆಸೆಜ್ ನಿಂದ ತಿಳಿಯುವುದೇನೆಂದರೆ ಕೇವಲ ಸಿಪಿಯ ಕಮಾಂಡ್ ನಿಂದ ಕಂಟೆಂಟ್ ಇರುವ ಡೈರಕ್ಟರಿಯನ್ನು ನೇರವಾಗಿ ಕಾಪಿ ಮಾಡಲು ಸಾಧ್ಯವಾಗುವುದಿಲ್ಲ
ಆದರೆ R ಎಂಬ ಆಪ್ಶನ್ ನ ಸಹಾಯದಿಂದ ನಾವಿದನ್ನು ಸಾಧಿಸಬಹುದು
ಈಗ ನಾವು ಸಿಪಿಯ R ಟೆಸ್ಟ್ಡಿರ್ ಟೆಸ್ಟ್ ಎಂದು ಟೈಪ್ ಮಾಡಿ enter ಒತ್ತಿ
ಆ ಫೈಲ್ ಗಳೀಗ ಕಾಪಿಯಾಗಿದೆ
ಟೆಸ್ಟ್ ಎಂಬ ಡೈರಕ್ಟರಿಯು ನಿಜವಾಗಿಯೂ ಇದೆಯೇ ಎಂದು ಪರೀಕ್ಷಿಸಲು ಎಲ್ಎಸ್ ಎಂದು ಟೈಪ್ ಮಾಡಿ enter ಒತ್ತಿ
ನೀವು ಟೆಸ್ಟ್ ಡೈರಕ್ಟರಿ ಇದೆಯೆಂದು ನೋಡಬಹುದು
ಸ್ಕ್ರೀನ್ ಅನ್ನು ಕ್ಲೀನ್ ಮಾಡೋಣ
ಟೆಸ್ಟ್ ನಲ್ಲಿ ಇರುವ ಕಂಟೆಂಟ್ ಗಳನ್ನು ನೋಡಲು ಎಲ್ಎಸ್ ಟೆಸ್ಟ್ ಎಂದು ಟೈಪ್ ಮಾಡಿ enter ಒತ್ತಿ
ಟೆಸ್ಟ್ ಡೈರಕ್ಟರಿಯ ಕಂಟೆಂಟ್ ಗಳನ್ನು ನೋಡಬಹುದು
ಈಗ ಸ್ಲೈಡ್ ಗೆ ಹಿಂತಿರುಗೋಣ
ಎಲ್ಲಿಯಾದರೂ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಫೈಲ್ ಅನ್ನು ಕಾಪಿ ಮಾಡುವಾಗ ಆ ಫೈಲ್ ಈ ಮೊದಲೇ ಅಲ್ಲಿ ಇದ್ದಲ್ಲಿ ಕಾಪಿ ಮಾಡುವ ಫೈಲ್ ಓವರ್ ರೈಟ್ ಆಗುತ್ತದೆಯೆಂದು ನಾವು ತಿಳಿದಿರುತ್ತೇವೆ
ಹೀಗಿರುವಾಗ ಪ್ರಮಾದವಶದಿಂದ ಒಂದು ಮಹತ್ವಪೂರ್ಣವಾದ ಫೈಲ್ ಓವರ್ ರೈಟ್ ಆದಲ್ಲಿ ಏನು ಮಾಡುವುದು
ಹೀಗಾಗಬಾರದೆಂದೇ ನಮ್ಮಲ್ಲಿ b ಎಂಬ ಒಪ್ಶನ್ ಇದೆ
ಇದು ಪ್ರತಿಯೊಂದು ಡೆಸ್ಟಿನೇಶನ್ ಡೈರಕ್ಟರಿಯ ಬ್ಯಾಕ್ಅಪ್ ಅನ್ನು ರಚಿಸುತ್ತದೆ
ನಾವು i ಎಂಬ ಇಂಟರಕ್ಟೀವ್ ಆಪ್ಶನ್ ಅನ್ನು ಕೂಡಾ ಬಳಸಬಹುದು
ಇದು ಪ್ರತಿ ಬಾರಿ ಓವರ್ ರೈಟ್ ಮಾಡುವಾಗಲೂ ಸೂಚಿಸುತ್ತದೆ
ಈಗ ಎಂವಿ ಎಂಬ ಆದೇಶವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೊಡೋಣ
ಇದನ್ನು ಫೈಲ ಗಳ ಸ್ಥಾನಾಂತರಣೆಗೆ ಬಳಸಲಾಗುತ್ತದೆ
ಈಗ ಇದನ್ನು ಹೇಗೆ ಉಪಯೋಗಿಸುವುದೆಂದು ನೋಡೋಣ
ಇದರ ಎರಡು ಮುಖ್ಯ ಉಪಯೋಗಗಳಿವೆ
ಇದು ಫೈಲ್ ನ ಅಥವಾ ಡೈರಕ್ಟರಿಯ ಹೆಸರನ್ನು ಮರುಹೆಸರಿಸುತ್ತದೆ
ಹಾಗೆಯೇ ಇದು ಫೈಲ್ ಗಲ ಗುಂಪನ್ನು ಬೇರೆ ಬೇರೆ ಡೈರಕ್ಟರಿಗಳಿಗೆ ಸ್ಥಾನಾಂತರಿಸುತ್ತದೆ
ಎಂವಿ ಎಂಬುದು ನಾವು ಈ ಮೊದಲು ನೋಡಿದ ಸಿಪಿಯ ಗೆ ಸಮನಾಗಿದೆ
ಹಾಗಾದರೆ ನಾವೀಗ ಎಂವಿ ಎಂಬುದು ಹೇಗೆ ಕೆಲಸ ಮಾಡುತ್ತದೆಯೆಂದು ನೋಡೋಣ
ನಾವು ಟರ್ಮಿನಲ್ ತೆರೆಯೋಣ
ಅಲ್ಲಿ ಎಂವಿ ಟೆಸ್ಟ್1 ಟೆಸ್ಟ್2 ಎಂದು ಟೈಪ್ ಮಾಡಿ enter ಒತ್ತಿ
ಇದು ಹೋಮ್ ಡೈರಕ್ಟರಿಯಲ್ಲಿ ಇರುವ ಟೆಸ್ಟ್1 ಎಂಬ ಹೆಸರಿನ ಫೈಲ್ ಅನ್ನು ಟೆಸ್ಟ್2 ಎಂದು ಮರುಹೆಸರಿಸುತ್ತದೆ
ಎಲ್ಲಿಯಾದರೂ ಟೆಸ್ಟ್2 ಎಂಬ ಹೆಸರಿನ ಫೈಲ್ ಈ ಮೊದಲೇ ಇದ್ದಲ್ಲಿ ಅದು ಓವರ್ ರೈಟ್ ಆಗುತ್ತದೆ
ನಾವು ಓವರ್ ರೈಟ್ ಆಗುವ ಮೊದಲು ಸೂಚನೆಯನ್ನು ಬಯಸಿದಲ್ಲಿ ನಾವು ಎಂವಿ ಎಂಬ ಆದೇಶದೊಂದಿಗೆ i ಎಂಬ ವಿಕಲ್ಪವನ್ನು ಬಳಸಬೇಕು
ಈಗ ನಮ್ಮ ಬಳಿ ಅನಿರ್ಬಾನ್ ಹೆಸರಿನ ಫೈಲ್ ಇದೆ
ಅದನ್ನೂ ಟೆಸ್ಟ್2 ಎಂದು ಮರುಹೆಸರಿಸಬೇಕೆಂದುಕೊಳ್ಳೋಣ
ಅದಕ್ಕಾಗಿ ಎಂವಿ i ಅನಿರ್ಬಾನ್ ಟೆಸ್ಟ್2 ಎಂದು ಟೈಪ್ ಮಾಡಿ enter ಒತ್ತಿ
ನೀವು ನೋಡುತ್ತಿರುವಂತೆಯೇ ಅದು ಓವರ್ ರೈಟ್ ಮಾಡುವ ಮೊದಲು ಟೆಸ್ಟ್2 ಎಂದು ಓವರ್ ರೈಟ್ ಮಾಡಬೇಕೇ ಬೇಡವೇ ಎಂದು ಕೇಳುತ್ತಿದೆ
ನಾವು y ಟೈಪ್ ಮಾಡಿ enter ಒತ್ತಿದಲ್ಲಿ ಫೈಲ್ ಓವರ್ ರೈಟ್ ಆದೀತು
ನಾವು ಸಿಪಿಯ ನಂತೆಯೇ ಎಂವಿ ಯನ್ನು ಕೂಡಾ ಅನೇಕ ಫೈಲ್ ಗಳ ಜೊತೆ ಉಪಯೋಗಿಸಬಹುದು ಆದರೆ ಹಾಗೆ ಉಪಯೋಗಿಸುವಾಗ ಡೆಸ್ಟಿನೇಶನ್ ಡೈರಕ್ಟರಿಯು ಒಂದೇ ಆಗಿರಬೇಕು
ಮುಂದೆ ಹೋಗುವ ಮೊದಲು ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ
ಈಗ ನಮ್ಮ ಹೋಮ್ ಡೈರಕ್ಟರಿಯಲ್ಲಿ abcಟಿಎಕ್ಸ್ಟಿ popಟಿಎಕ್ಸ್ಟಿ ಮತ್ತು pushಟಿಎಕ್ಸ್ಟಿ ಎಂಬ ಮೂರು ಫೈಲ್ ಗಳಿವೆ ಎಂದುಕೊಳ್ಳೋಣ
ಅದು ಇದೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸಲು ಎಲ್ಎಸ್ ಎಂದು ಟೈಪ್ ಮಾಡಿ enter ಒತ್ತಿ
ನೋಡಿ popಟಿಎಕ್ಸ್ಟಿ pushಟಿಎಕ್ಸ್ಟಿ ಮತ್ತು abcಟಿಎಕ್ಸ್ಟಿ ಎಂಬ ಫೈಲ್ ಗಳು ಇವೆ
ಸ್ಕ್ರೀನ್ ಕ್ಲಿಯರ್ ಮಾಡಿ
ಈಗ ನಾವು ಈ ಮೂರು ಫೈಲ್ ಗಳನ್ನು ಟೆಸ್ಟ್ಡಿರ್ ಎಂಬ ಡೈರಕ್ಟರಿಗೆ ಸ್ಥಾನಾಂತರಿಸೋಣ
ಅದಕ್ಕಾಗಿ ನಾವು ಎಂವಿ abcಟಿಎಕ್ಸ್ಟಿ popಟಿಎಕ್ಸ್ಟಿ pushಟಿಎಕ್ಸ್ಟಿ ಎಂದು ಟೈಪ್ ಮಾಡಿ ಹಾಗೂ ಡೆಸ್ಟಿನೇಶನ್ ಡೈರಕ್ಟರಿಯ ಹೆಸರನ್ನು ಟೈಪ್ ಮಾಡಿ ಅದು ಟೆಸ್ಟ್ಡಿರ್ ಮತ್ತು enter ಒತ್ತಿ
ಆ ಮೂರನ್ನು ನೋಡಲು ಎಲ್ಎಸ್ ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ enter ಒತ್ತಿ
ನೀವು ಎಬಿಸಿ ಪಾಪ್ ಮತ್ತು pushಟಿಎಕ್ಸ್ಟಿ ಎಂಬ ಫೈಲ್ ಗಳನ್ನು ನೋಡಬಹುದು
ಈಗ ಎಂವಿ ಜೊತೆಗಿನ ಕೆಲವು ಆಪ್ಶನ್ ಗಳನ್ನು ನೋಡೋಣ
ಮೊದಲು ಸ್ಲೈಡ್ ಗೆ ಹೋಗೋಣ
ಎಂವಿ ಎಂಬ ಆದೇಶದೊಂದಿಗೆ b ಅಥವಾ -backup ಎಂಬ ಆಪ್ಶನ್ ಇದೆ
ಇದು ಡೆಸ್ಟಿನೇಶನ್ ಡೈರಕ್ಟರಿಯಲ್ಲಿ ಫೈಲ್ ಗಳು ಓವರ್ ರೈಟ್ ಆಗುವ ಮೊದಲು ಅವುಗಳ ಬ್ಯಾಕ್ಅಪ್ ಅನ್ನು ಇರಿಸುತ್ತದೆ
ಇನ್ನೊಂದು i ಆಪ್ಶನ್ ಇದು ನಾವು ಈ ಮೊದಲೇ ನೋಡಿದಂತೆ ಫೈಲ್ ಓವರ್ ರೈಟ್ ಮಾಡುವ ಮೊದಲು ಸೂಚಿಸುತ್ತದೆ
ನಾವೀಗ ಆರ್ಎಂ ಎಂಬ ಆದೇಶದ ಬಗ್ಗೆ ನೋಡೊಣ
ಇದನ್ನು ಫೈಲ್ ಗಳನ್ನು ಡಿಲಿಟ್ ಮಾಡಲು ಉಪಯೋಗಿಸುತ್ತಾರೆ
ಟರ್ಮಿನಲ್ ಗೆ ಹೋಗಿ ಎಲ್ಎಸ್ ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ
ನಾವು faqಟಿಎಕ್ಸ್ಟಿ ಎಂಬ ಫೈಲ್ ಅನ್ನು ನೋಡಬಹುದು
ನಮಗೆ ಅದು ಡಿಲಿಟ್ ಆಗಬೇಕಾಗಿದೆ
ಅದಕ್ಕಾಗಿ ಆರ್ಎಂ testdirfaqಟಿಎಕ್ಸ್ಟಿ ಎಂದು ಟೈಪ್ ಮಾಡಿ enter ಒತ್ತಿ
ಈ ಆದೇಶವು testdir ಡೈರಕ್ಟರಿಯಿಂದ faqಟಿಎಕ್ಸ್ಟಿ ಎಂಬ ಫೈಲ್ ಡಿಲಿಟ್ ಮಾಡುತ್ತದೆ
ಆ ಫೈಲ್ ನಿಜವಾಗಿಯೂ ಡಿಲಿಟ್ ಆಯಿತೇ ಅಲ್ಲವೇ ಎಂದು ನೋಡಲು ಪುನಃ ಎಲ್ಎಸ್ ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ enter ಒತ್ತಿ
ನೋಡಿ faqಟಿಎಕ್ಸ್ಟಿ ಎಂಬ ಫೈಲ್ ಡಿಲಿಟ್ ಆಗಿದೆ
ನಾವು ಅನೇಕ ಫೈಲ್ ಗಳ ಜೊತೆ ಕೂಡಾ ಆರ್ಎಂ ಆದೇಶವನ್ನು ಉಪಯೋಗಿಸಬಹುದು
ಟೆಸ್ಟ್ಡಿರ್ ಎಂಬ ಡೈರಕ್ಟರಿಯಲ್ಲಿ ಎಬಿಸಿ2 ಮತ್ತು ಎಬಿಸಿ1 ಎಂಬ ಎರಡು ಫೈಲ್ ಗಳಿವೆ
ನಾವು ಎಬಿಸಿ2 ಮತ್ತು ಎಬಿಸಿ1 ಫೈಲ್ ಗಳನ್ನು ಡಿಲಿಟ್ ಮಾಡಲಿಚ್ಛುಸುತ್ತೇವೆ ಎಂದುಕೊಳ್ಳೋಣ
ಅದಕ್ಕಾಗಿ ಆರ್ಎಂ testdirಎಬಿಸಿ1 testdirಎಬಿಸಿ2 ಎಂದು ಟೈಪ್ ಮಾಡಿ enter ಒತ್ತಿ
ಇದರಿಂದಾಗಿ ಎಬಿಸಿ2 ಮತ್ತು ಎಬಿಸಿ1 ಎಂಬ ಫೈಲ್ ಗಳು ಟೆಸ್ಟ್ಡಿರ್ ಡೈರಕ್ಟರಿಯಿಂದ ಡಿಲಿಟ್ ಆಗುತ್ತವೆ
ಅವೆರಡೂ ಡಿಲಿಟ್ ಆಗಿವೆಯೇ ಎಂದು ಪರೀಕ್ಷಿಸಲು ಪುನಃ ಎಲ್ಎಸ್ ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ ಎಬಿಸಿ2 ಮತ್ತು ಎಬಿಸಿ1 ಫೈಲ್ ಗಳು ಕಾಣಿಸುವುದಿಲ್ಲ
ಮುಂದೆ ಹೋಗುವ ಮೊದಲು ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ
ಈಗ ಸ್ಲೈಡ್ ಗೆ ಹೋಗೋಣ
ನಾವು ಈಗ ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ
ಒಂದು ಫೈಲ್ ಅನ್ನು ಡಿಲಿಟ್ ಮಾಡಲು ಆರ್ಎಂ ಎಂದು ಟೈಪ್ ಮಾಡಿ ನಂತರ ಫೈಲ್ ನ ಹೆಸರನ್ನು ಬರೆಯಬೇಕು
ಅನೇಕ ಫೈಲ್ಗಳನ್ನು ಡಿಲಿಟ್ ಮಾಡಲು ಆರ್ಎಂ ಎಂದು ಟೈಪ್ ಮಾಡಿ ನಂತರ ಆ ಫೈಲ್ ಗಳ ಹೆಸರನ್ನು ಟೈಪ್ ಮಾಡಬೇಕು
ಈಗ್ ಆರ್ಎಂ ಆದೇಶದ ಕೆಲವು ಆಪ್ಶನ್ ಗಳನ್ನು ನೋಡೋಣ
ಕೆಲವು ಬಾರಿ ಕೆಲವು ಫೈಲ್ ಗಳು ರೈಟ್ ಪ್ರೊಟೆಕ್ಟೆಡ್ ಆಗಿರುತ್ತವೆ
ಅಂತಹ ಫೈಲ್ ಗಳನ್ನು ಆರ್ಎಂ ಆದೇಶದ ಮೂಲಕ ಡಿಲಿಟ್ ಮಾಡಲು ಸಾಧ್ಯವಾಗುವುದಿಲ್ಲ
ಈ ಸಂದರ್ಭದಲ್ಲಿ ನಾವು f ಆಪ್ಶನ್ ಅನ್ನು ಉಪಯೋಗಿಸಬಹುದು
ಇದು ಫೈಲ್ ಗಳನ್ನು ಫೋರ್ಸ್ ಡಿಲಿಟ್ ಮಾಡುತ್ತದೆ
ಇನ್ನೊಂದು ಸಾಮನ್ಯವಾದ ಆಪ್ಶನ್ ಎಂದರೆ r ಆಪ್ಶನ್
ಇದನ್ನು ಎಲ್ಲಿ ಉಪಯೋಗಿಸುತ್ತಾರೆಂದು ನೋಡೋಣ
ಟರ್ಮಿನಲ್ ಗೆ ಹೋಗೋಣ
ಡೈರಕ್ಟರಿಗಳನ್ನು ಡಿಲಿಟ್ ಮಾಡಲು ಆರ್ಎಂ ಆದೇಶವನ್ನು ಸಾಮಾನ್ಯವಾಗಿ ಉಪಯೋಗಿಸುವುದಿಲ್ಲ ಅವನ್ನು ಡಿಲಿಟ್ ಮಾಡಲು ರ್ಮದಿರ್ ಎಂಬ ಆದೇಶವನ್ನು ಉಪಯೋಗಿಸುತ್ತೇವೆ
ಆದರೆ ರ್ಮದಿರ್ ಎಂಬ ಆದೇಶವು ಕೇವಲ ಖಾಲಿ ಡೈರಕ್ಟರಿಯನ್ನು ಡಿಲಿಟ್ ಮಾಡುತ್ತದೆ
ಹಾಗಾದರೆ ಫೈಲ್ ಗಳಿಂದ ಉಪ ಡೈರಕ್ಟರಿಗಳಿಂದ ತುಂಬಿರುವ ಡೈರಕ್ಟರಿಯನ್ನು ಹೇಗೆ ಡಿಲಿಟ್ ಮಾಡುವುದು
ಅವನ್ನು ಡಿಲಿಟ್ ಮಾಡಲು ಆರ್ಎಂ ಆದೇಶವನ್ನು ಪ್ರಯತ್ನಿಸೋಣ
ಈಗ ಆರ್ಎಂ ಎಂದು ಟೈಪ್ ಮಾಡಿ ನಂತರ ಟೆಸ್ಟ್ಡಿರ್ ಎಂದು ಡಿಲಿಟ್ ಮಾಡಬೇಕಾದ ಡೈರಕ್ಟರಿಯ ಹೆಸರನ್ನು ಟೈಪ್ ಮಾಡಿ enter ಒತ್ತಿ
ಆಗ ಔಟ್ ಪುಟ್ ಮೆಸೆಜ್ ಮೂಲಕ ತಿಳಿಯುವುದೇನೆಂದರೆ ಆರ್ಎಂ ಎಂಬ ಆದೇಶದಿಂದ ನಾವು ಟೆಸ್ಟ್ಡಿರ್ ಎಂಬ ಡೈರಕ್ಟರಿಯನ್ನು ಡಿಲಿಟ್ ಮಾಡಲು ಸಾಧ್ಯವಿಲ್ಲವೆಂದು
ಆದರೆ ನಾವು r ಮತ್ತು f ಎಂಬ ಆಪ್ಶನ್ ಗಳನ್ನು ಸೇರಿಸಿ ಉಪಯೋಗಿಸಿದಲ್ಲಿ ಇದು ಸಾಧ್ಯವಾಗುತ್ತದೆ
ಆರ್ಎಂ rf ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ enter ಒತ್ತಿ
ಈಗ ಟೆಸ್ಟ್ಡಿರ್ ಎಂಬ ಡೈರಕ್ಟರಿಯು ಸಫಲವಾಗಿ ಡಿಲಿಟ್ ಆಗಿದೆ
ಈಗ ನಾವು ಮುಂದಿನ ಆದೇಶದ ಬಗ್ಗೆ ಕಲಿಯಲು ಸ್ಲೈಡ್ ಗೆ ಹಿಂತಿರುಗೋಣ
ಸಿಎಂಪಿ ಎಂಬುದೊಂದು ಆದೇಶ
ಕೆಲವೊಮ್ಮೆ ನಾವು ಫೈಲ್ಗಳೆರಡು ಸಮಾನವೇ ಎಂದು ಪರೀಕ್ಷಿಸಬಯಸಬಹುದು
ಸಮನಾಗಿದ್ದಲ್ಲಿ ಒಂದನ್ನು ಡಿಲಿಟ್ ಮಾಡಬಹುದಲ್ಲವೇ
ಹಾಗೂ ಫೈಲ್ ಮುಂಚಿನ ಸಂಸ್ಕರಣಕ್ಕಿಂತ ಬದಲಾಗಿದೆಯೇ ಎಂದು ಪರೀಕ್ಷಿಸಲಿಚ್ಛಿಸಬಹುದು
ಅದಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಉಪಯೋಗಕ್ಕಾಗಿ ನಾವು ಸಿಎಂಪಿ ಆದೇಶವನ್ನು ಉಪಯೋಗಿಸಬಹುದು
ಇದು ಎರಡು ಫೈಲ್ ಗಳನ್ನು ಇಂಚಿಂಚಾಗಿ ಹೋಲಿಸುತ್ತದೆ
ಫೈಲ್1 ಮತ್ತು ಫೈಲ್2 ಎಂಬ ಎರಡು ಫೈಲ್ ಗಳನ್ನು ಪರಸ್ಪರ ಹೋಲಿಸಲು ಸಿಎಂಪಿ ಫೈಲ್1 ಫೈಲ್2 ಎಂದು ಟೈಪ್ ಮಾಡಿ
ಎರಡು ಫೈಲ್ ಗಳ ಕಂಟೆಂಟ್ ಗಳಿ ಸಮನಾಗಿದ್ದಲ್ಲಿ ಯಾವ ಮೆಸೆಜ್ ಕೂಡಾ ತೋರಿಸುವುದಿಲ್ಲ
ಕೇವಲ ಪ್ರಾಂಪ್ಟ್ ತೋರುತ್ತದೆ
ಎರಡು ಫೈಲ್ ಗಳ ಕಂಟೆಂಟ್ ಗಳಲ್ಲಿ ವ್ಯತ್ಯಾಸವಿದ್ದರೆ ಪ್ರಾಂಪ್ಟ್ ನಲ್ಲಿ ವ್ಯತ್ಯಾಸವಿರುವ ಸ್ಥಾನವು ತೋರುತ್ತದೆ
ಈಗ ಸಿಎಂಪಿ ಎಂಬುದು ಹೇಗೆ ಕೆಲಸ ಮಾಡುತ್ತದೆಯೆಂದು ನೋಡೋಣ
ನಾವು ಹೋಮ್ ಡೈರಕ್ಟರಿಯಲ್ಲಿ ಸ್ಯಾಂಪಲ್1 ಮತ್ತು ಸ್ಯಾಂಪಲ್2 ಎಂಬ ಎರಡು ಫೈಲ್ ಗಳನ್ನು ಹೊಂದಿದ್ದೇವೆ
ಅವುಗಳಲ್ಲಿ ಏನಿವೆ ಎಂದು ನೋಡೋಣ
ಕ್ಯಾಟ್ ಸ್ಯಾಂಪಲ್1 ಎಂದು ಟೈಪ್ ಮಾಡಿ enter ಒತ್ತಿ
ಈ ಫೈಲ್ ನಲ್ಲಿ ಥಿಸ್ ಇಸ್ a ಲಿನಕ್ಸ್ ಫೈಲ್ ಟಿಒ ಟೆಸ್ಟ್ ಥೆ ಸಿಎಂಪಿ ಕಮಾಂಡ್ ಎಂದು ಬರೆದಿದೆ
ಬೇರೊಂದು ಫೈಲ್ ಆದ ಸ್ಯಾಂಪಲ್2 ನಲ್ಲೂ ಕೂಡಾ ಏನಾದರೂ ಬರೆದಿರಬೇಕಲ್ಲವೇ ಅದನ್ನು ನೋದಲು ಕ್ಯಾಟ್ ಸ್ಯಾಂಪಲ್2 ಎಂದು ಟೈಪ್ ಮಾಡಿ enter ಒತ್ತಿ
ಈ ಫೈಲ್ ನಲ್ಲಿ ಥಿಸ್ ಇಸ್ a ಯುನಿಕ್ಸ್ ಫೈಲ್ ಟಿಒ ಟೆಸ್ಟ್ ಥೆ ಸಿಎಂಪಿ ಕಮಾಂಡ್
ಎಂದು ಬರೆದಿದೆ
ನಾವೀಗ ಇವೆರಡಕ್ಕೆ ಸಿಎಂಪಿ ಆದೇಶವನ್ನು ಕೊಡೋಣ
ಸಿಎಂಪಿ ಸ್ಯಾಂಪಲ್1 ಸ್ಯಾಂಪಲ್2 ಎಂದು ಟೈಪ್ ಮಾಡಿ enter ಒತ್ತಿ
ನಾವಿಲ್ಲಿ ಸ್ಯಾಂಪಲ್1 ಮತ್ತು ಸ್ಯಾಂಪಲ್2 ನಡುವಿನ ಮೊದಲ ವ್ಯತ್ಯಾಸವನ್ನು ನೋಡಬಹುದು
ಮುಂದಿನ ಆದೇಶದ ಬಗ್ಗೆ ತಿಳಿಯುವ ಮೊದಲು ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡೋಣ
ಮುಂದಿನದು ಡಬ್ಯೂಸಿ ಆದೇಶ
ಈ ಆದೇಶವನ್ನು ಫೈಲ್ ನಲ್ಲಿ ಎಷ್ಟು ಅಕ್ಷರಗಳಿವೆ ಎಷ್ಟು ಶಬ್ದಗಳಿವೆ ಹಾಗೂ ಎಷ್ಟು ಲೈನ್ ಗಳಿವೆ ಎಂದು ಲೆಕ್ಕಮಾಡಲು ಉಪಯೋಗಿಸುತ್ತಾರೆ
ನಮ್ಮ ಹೋಮ್ ಡೈರಕ್ಟರಿಯಲ್ಲಿ ಸ್ಯಾಂಪಲ್3 ಎಂಬ ಫೈಲ್ ಇದೆ
ಅದರ ಕಂಟೆಂಟ್ ಗಳನ್ನು ತಿಳಿಯೋಣ
ಕ್ಯಾಟ್ ಸ್ಯಾಂಪಲ್3 ಎಂದು ಟೈಪ್ ಮಾಡಿ enter ಒತ್ತಿ
ಇದು ಸ್ಯಾಂಪಲ್3 ಯ ಕಂಟೆಂಟ್ ಆಗಿದೆ
ಈಗ ಈ ಫೈಲ್ ನ ಜೊತೆ ಡಬ್ಯೂಸಿ ಆದೇಶವನ್ನು ಉಪಯೋಗಿಸೋಣ
ಅದಕ್ಕಾಗಿ ಡಬ್ಯೂಸಿ ಸ್ಯಾಂಪಲ್3 ಎಂದು ಟೈಪ್ ಮಾಡಿ enter ಒತ್ತಿ
ಈ ಆದೇಶವು ಫೈಲ್ ಎಂಬುದು 6 ಲೈನ್ ಗಳನ್ನು 67 ಶಬ್ದಗಳನ್ನು ಹಾಗೂ 385 ಅಕ್ಷರಗಲನ್ನು ಹೊಂದಿದೆ ಎಂದು ಸೂಚಿಸುತ್ತದೆ
ಕೆಲವು ಆದೇಶಗಳು ಫೈಲ್ ಗಳೊಂದಿಗೆ ಕೆಲಸ ಮಾಡಲು ಸಹಾಯ ಮಾಡುತ್ತವೆ
ಇನ್ನೂ ಬಹಳ ಆದೇಶಗಳಿವೆ
ಹೆಚ್ಚಾಗಿ ಪ್ರತಿ ಆದೇಶಗಳೂ ಹಲವು ಆಪ್ಶನ್ ಗಳನ್ನು ಹೊಂದಿವೆ
ನಾನು ನಿಮಗೆ ಪ್ರೇರೇಪಿಸುವುದೇನೆಂದರೆ ನೀವು ಮನ್ ಆದೇಶವನ್ನು ಉಪಯೋಗಿಸಿ ಅವುಗಳ ಬಗ್ಗೆ ಹೆಚ್ಚು ತಿಳಿಯಿರಿ
ಇಲ್ಲಿಗೀ ಪಾಠವು ಮುಗಿಯಿತು
ಸ್ಪೋಕನ್ ಟ್ಯುಟೋರಿಯಲ್ ಎಂಬುದು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು